ಎತ್ತರವಾಗಿದೆ ಇದರ ಗೇಟ್ ಗಳು ನೀಲಿ ಬಣ್ಣದಾಗಿದೆ ಮಾರುತಿ ಸುಜುಕಿ ಎಂದು ಬಿಳಿಯ ಬಣ್ಣದಲ್ಲಿ ಬರೆಯಲಾಗಿದೆ ಹಾಗೂ ಈ ಗೋಡನ್ನ ಹೊರಗಡೆ ಮೂರು ದ್ವಿಚಕ್ರ ವಾಹನಗಳು ಹಾಗೂ ಒಂದು ಸೈಕಲ್ ನಿಂತಿರುವುದನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಡೈಲಿ ಆರಾಮ್ ಮತ್ತು ಹಟ್ಸನ್ ಎಂಬ ಮೂರು ವಿವಿಧ ಕಂಪನಿ ಗಳ ಉತ್ಪನ್ನಗಳು ದೊರೆಯುತ್ತದೆ ಎಂದು ಹಾಕಿರುವಂತಹ ಜಾಹೀರಾತನ್ನು ಗಮನಿಸಬಹುದು.

ಬಹಳಷ್ಟು ಉತ್ಪನ್ನಗಳನ್ನು ಇಡಲಾಗಿದೆ ಇಲ್ಲಿ ನಾವು ಎರಡು ಫ್ರಿಡ್ಜ್ ಗಳನ್ನು ನೋಡಬಹುದು ನಂದಿನಿ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಇದು ಒಂದು ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸ್ ನ ಒಂದು ಕಾರಿಡಾರ್ ಈ ಕಾರಿಡಾರ್ ನ ಒಂದು ಭಾಗದಲ್ಲಿ ಕೆಫೆ ಕಾಫಿ ಡೇ ಎಂಬ ಒಂದು ಕಾಫಿಯ ಮಳಿಗೆ ಇದೆ.

ಈ ದೃಶ್ಯವೂ ಯಾವುದೋ ಒಂದು ಕಾರ್ ಗ್ಯಾರೇಜ್ ಅಥವಾ ಯಾವುದೋ ಒಂದು ವೀಲ್ ಅಲೈನ್ಮೆಂಟ್ ಸೆಂಟರ ಇನ ದೃಶ್ಯವಾಗಿದೆ.